ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ಒಬ್ಬರು ವ್ಯಕ್ತಿ ಆ ಕಡೆ ಮುಖ ಮಾಡಿ ನಿಂತಿದ್ದಾರೆ.

ಅಂತ್ರ ಈ ರೂಮ್ ಇನಲ್ಲಿ ಕಿಟಕಿಗಳಿವೆ.

ವ ಎರಡು ಬೈಕ್ ಗಳು ಇವೆ.

ಈ ರೋಡಿನ ಬಾಜು ಒಂದು ಸ್ಟೂಲ್ ಇದೆ.

ಹೊಲದಲ್ಲಿ ಸ್ವಲ್ಪ ಪ್ರದೇಶವನ್ನು ಅರಗಿ ಅದರಲ್ಲಿ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಲಾಗಿದೆ.

ನಂತರ ಈ ಅಂಗಡಿಯಲ್ಲಿ ಆ ಸ್ವಲ್ಪ ಸಹ ಬಟ್ಟೆಗಳನ್ನು ಹಾಕಿದ್ದ--

ಪ್ರದೇಶದ ಮೇಲೆ ಒಂದು ನಾಲ್ಕು ಜನ ನಿಂತಿದ್ದಾರೆ.

ದೂರದಲ್ಲಿ ಒಂದು ಎರಡು ಅಂತಸ್ತಿನ ಒಂದು ಮನೆ ಇದೆ.

ಇದು ರಾಜಮನೆತನಕ್ಕೆ ಸೇರಿದ ಒಂದು ದೇವಸ್ಥಾನವಾಗಿದೆ.

ನಂತರ ಇದರಲ್ಲಿ ಹಲವಾರು ಬಗ್ಗೆಯ ಜಿಮ್ ಸಾಮಗ್ರಿಗಳು ಇವೆ.

ಮತ್ತು ದಿಲ್ ಶೇಪ್ ನ ಒಂದು ಅಂಗಡಿವು ಇವುಲ್ಲಿ ಒಂದು ಹೆಣ್ಣುಮಗಳು ಮತ್ತು ಒಂದು ಗಂಡುಮಗನು ನಿಂತಿದ್ದಾರೆ.

ಮತ್ತು ಇಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಕಳು ಕುವ್ ಕುವ್ ಚೇರ್ ಮೇಲೆ ಕುಂತು ಟೀಯನ್ನು ಕೂಡಿತಿದ್ದಾರೆ.

ಮತ್ತು ಇಬ್ಬರು ಗಂಡು ಮಕ್ಕಳು ಅ ಆಸ್ ಹಿಂದ್ಗಡೆ ನಿಂತಿದ್ದಾರೆ.

ಒಂದು ಬ್ಯಾರೆಲ್ ಇದೆ ಅದರ ಕೆಳಗೆಡೆ ಒಂದು ಕುರ್ಚಿ ಇದೆ.

ಮತ್ತ ಅಂಗಡಿ ಒಬ್ಬ ಗಿರಾಕಿ ಕೊಡುತ್ತಿದ್ದಾನೆ.

ಮತ್ತು ಕಣ್ ದೇವನೆಂದು ಒಂದು ಚಾಟನ್ನು ಬಿಟ್ಟಿ--

ಇವ ಇದ್ ಇದ್ರಲ್ಲಿ ನದಿಯ ಮೇಲೆ ಒಂದು ಬೋಟ್ ನಿಂತಿದೆ.

ಬೋಟ್ ನ ಮೇಲೆ ರಹಮತ ಎಂದು ಬರೆದಿದೆ.

ಹಿಂದೆ ಹಲವಾರು ದೊಡ್ಡ ದೊಡ್ಡ ಕಟ್ಟಗಳು ಕಟ್ಟದಗಳಿವೆ.

ಇದು ಒಂದು ತಿರುಪತಿ ಬಸ್ ಸ್ಟ್ಯಾಂಡ್ ಆಗಿದೆ.

ತ್ತು ಕಡಿ ಮತ್ತು ಎಲ್ಲರ ಅದನ್ನು ಕಲುಸುತ್ತಿದ್ದಾರೆ.

ಇತರ ಟ್ಯಾಕ್ಟರ್ ಮೇಲೆ ಒಂದು ಡಕ್ನಿಡಲಾಗಿದೆ.

ಗ್ರೌಂಡಿನಲ್ಲಿ ಒಂದು ಕಾರ್ ಅನ್ ನಿಲ್ಲಿಸಲಾಗಿದೆ.

ಮತ್ತರ ಇಲ್ಲಿ ಒಂದು ಕಂಬವನ್ನು ನೆಡಲಾಗಿದೆ.

ಸೀದಾ ಅಂತ ಹೇಳಿ ಆಯುರ್ವೇದಿಕ್ ಮೆಸೇಜ್ ಮತ್ತು ಸ್ವ ಸ್ವದೇಶಿ ಮೆಸೇಜ್ ಅಂತ ಹಾಕಿದ್ದಾರೆ.

ಇದು ಒಂದು ಆಟ ಆಡುವ ಗ್ರೌಂಡ್ ಆಗಿದೆ.

ಇಲ್ಲಿ ಹಲವಾರು ಜನ ತಮ್ ಕ್ರೀಡೆಗಳನ್ನು ಆಡುತ್ತಿದ್ದಾರೆ.

ಆ ಕಾಂಪೌಂಡಿನ ಹೊರಗಡೆ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಲಾಗುತ್ತಿದೆ.

ರಸ್ತೆಯ ಮೇಲೆ ಎರಡು ಎಮ್ಮೆಗಳು ಮತ್ತು ಅದರ ಜೊತೆಗೆ ಒಬ್ಬ ಹೆಣ್ಣು ಮಗಳು ಹೊರಟಿದ್ದಾಳೆ.

ಮತ್ತು ಒಬ್ಬ ಹುಡುಗ ಸೈಕಲ್ ಮೇಲೆ ಹೊರಟಿದ್ದಾನೆ.

ಮತ್ತು ಸುತ್ತಲೂ ಈ ರೋಡ್ ಇನ್ ಸುತ್ತಲೂ ಹುಲ್ಲು ಬೆಳದಿವೆ.

ಈ ತರ ಒಂದು ಕುರ್ಚಿ ಇದೆ.

ಇಲ್ಲಿ ಎರಡು ಬೈಕ್ ಗಳು ನಿಂತಿವೆ.

ಇದು ಒಂದೊಂದು ನಿರ್ಜನ ಪ್ರದೇಶ ಆಶ್ರಮ ಇದ್ದ ಹಾಗೆ ಇದೆ.

ಇಲ್ಲಿ ಹಲವಾರು ಹೆಣ್ಣುಮಕ್ಕಳು ಬಿಳಿ ಮತ್ತು ಕೆಂಪು ಸಮವಸ್ತ್ರವನ್ನು ಧರಿಸಿದ್ದಾರೆ.

ಇದು ಒಂದು ಗುಡ್ಡಗಾಡು ಅಥವಾ ಗುಹೆ ಪ್ರದೇಶವಾಗಿದೆ.

ಇದು ಹಳೆಯ ಪಾರಂಪರಿಕ ರಾಜಮನೆತನಕ್ಕೆ ಸೇರಿದ ಒಂದು ದೇವಸ್ಥಾನವಾಗಿದೆ.

ವ ಸಾ ವ ಒಬ್ಬರು ಜೋಕಳಿಗಳನ್ನ್ ಆಡುತ್ತಿದ್ದಾರೆ ಒಬ್ರು--

ಇತರ ಈ ಅಂಗಡಿಯು ತಗಡಿನಿಂದ ಆವೃತವಾಗಿದೆ.

ನಂತರ ಅಲ್ಲಿ ಸಣ್ಣ ಮಕ್ಕಳಿಗೆ ಆಟ ಆಡುವ ಒಂದು ಸಾಮಾನುಗಳಿವೆ.

ಈ ಬೋರ್ಡಿನ ನಗರಸಭೆ ಕಾರ್ಯಾಲಯ ಪದಕಿ ಲೇಔಟ್ ಮಕ್ಕಳ ಉದ್ಯಾನವನ ಕೊಪ್ಪಳ ಎಂದು ಬರೆಯ--